ಮತ್ತು ಇಲ್ಲಿ ಹಲವಾರು ರೀತಿಯ ಪೈಪ್ಸ್ ಗಳ್ ಭಾಳ ತುಂಬ ರೀತಿಯ ಪೈಪ್ಸ್ ಗಳಿವೆ.

ಅಲ್ಲಿ ಗಿಡಗಳು ತುಂಬ ಚೆನ್ನಾಗಿವೆ ಮತ್ತು ಅವು ತುಂಬ ಹಸಿರಾಗಿದೆ.

ಇದು ಒಂದು ಚಿತ್ರವು ತುಂಬಾ ಚೆನ್ನಾಗಿದೆ ಒಬ್ಬ ವ್ಯಕ್ತಿ ಇಲ್ಲಿ ಒಬ್ಬ ಮಹಿಳೆ ನೀರ್ ಹಾಕಕ್ ನೀರ್ ಹಾಕ್ತಾಯಿದಾಳೆ.

ಇದು ಒಂದು ಕಾರಿನ ಚಿತ್ರವಾಗಿದೆ ನೋಡಲು ತುಂಬ ಚೆನ್ನಾಗಿದೆ.

ಈ ಕಾರಿನಿಂದೆ ವೈಟ್ ಬೋರ್ಡ್ ನಲ್ಲಿ ಕೆ_ಎ ಐವತ್ತೊಂದು ಪಿ ಏಳೋರ ಎಳಸಾವರದ ಆರ್ನುರ ಐವತ್ತೊಂದು ಎಂದು ನಂಬರ್ ಇದೆ.

ಇದು ಒಂದು ಬಟ್ಟೆ ಅಂಗಡಿಯಲ್ಲಿ ಕಾಣುತ್ತಿರುವ ಚಿತ್ರವಾಗಿದೆ.

ಅದರ ಅಂಗಡಿ ಮುಂದ್ಗಡೆ ಒಂದು ಟೇಬಲ್ ಇದೆ ಕೆಳಗೆ ಕುಳಿತುಕೊಳ್ಳಲು ಆಸನಗಳಿದೆ.

ಚೋಳಾಸ್ ಎಂಬ ಇದರ ಬೋರ್ಡ್ ಹೆಸರಿದೆ ಚೋಳಾಸ್ ಫ್ರಷ್ ಜ್ಯೂಸ್ ಎಂದು.

ಹುಡುಗಿ ಅಲ್ಲಿ ಅದರ ಮೇಲೆ ನಿಂತಿದೆ ಕುಂತಿದೆ ಇನ್ನೊಬ್ಬ ಮಹಿಳೆ ಮತ್ತೆ ಇನ್ನೊಂದು ಹುಡುಗಿ ಅಲ್ಲಿ ಮೇಲ್ಗಡೆ ಇದ್ದಾರೆ.

ಮಕ್ಕಳು ಮತ್ತೆ ಅಲ್ಲಿ ಸರ್ ನಿಂತಿದ್ದಾರೆ ಕೆಲವು ಜನ ಮಕ್ಕಳು ಹೋಗ್ತಾ ಇದ್ದಾರೆ.

ಬಿಳಿ ಪ್ಲೇಟಿನ ಕೂಡಿದ ನಂಬರ್ ಆಗಿದೆ.

ಅಲ್ಲೊಂದು ಕಾರ್ ನಿಂತಿದೆ ಒಂದು ಬೈಕು ಮತ್ತೊಬ್ಬ ಮನುಷ್ಯ ಸೈಕಲ್ ನಲ್ಲಿ ಬರ್ತಾಇದಾನೆ.

ಇದು ಒಂದು ಹೋಟೆಲಿನ ದೃಶ್ಯವಾಗಿದೆ ಇಲ್ಲಿ ಕೆಲವು ಜನ ಕುಳಿತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಕೆಲವು ಜನ ನಿಂತ್ಕೊಂಡಿದ್ದಾರೆ.

ತುಂಬಾ ಮರಗಳು ಅಚ್ಚ ಹಸಿರಿನಿಂದ ಕೂಡಿವೆ ಅಲ್ಲಲ್ಲಿ ಗೇ ಗೇಟುಗಳಿವೆ.

ಹೊರಗಡೆ ಚೇರ್ ಗಳಿವೆ ಒಂದು ಕುಡಿಯಲು ನೀರಿನ ಬಾಟ್ಲಿ ಕೂಡ ಇದೆ.

ಇಲ್ಲಿ ಕಟಿಂಗ್ ಶಾಪ್ ಶಾಪ್ನಲ್ಲಿ ಇರುವಂತ ದೃಶ್ಯ ಇದು.

ಆತನಿಗೆ ಕಟಿಂಗ್ ಮಾಡಲು ಆತನನ್ನು ಕುಂದ್ರಿಸಿದ್ದಾರೆ.

ಪಕ್ಕದಲ್ಲಿ ಗೋಣಿ ಚೀಲದಲ್ಲಿ ಎಲ್ಲ ಬಾಳಷ್ಟು ಗೋಣಿ ಚೀಲಗಳಲ್ಲಿ ಏನ್ ಏನೋ ತುಂಬಿದ್ದಾರೆ.

ಹಾಗಾಗಿ ಇದು ಓಪನಿಂಗ್ ಮಾಡುತ್ತಿರುವ ದೃಶ್ಯ ಎಂದು ಕಾಣ್ತಾ ಇದೆ.

ಇದು ಒಂದು ಹೊಲದ ದೃಶ್ಯವಾಗಿ ಕಾಣುತ್ತಿದೆ.

ಅಲ್ಲಿ ಅ ಗದ್ದೆಗಳು ಗದ್ದೆಗಳಲ್ಲಿ ನೀರು ನಿಂತಿರುವುದು ಕಾಣ್ತಾ ಇದೆ.

ಮತ್ತೆ ಇದು ಒಂದು ಗುಡ್ಡದ ಮೇಲೆ ಇರುವ ಫೋಟೋ ಆಗಿ ಕಾಣ್ತಾ ಇದೆ.

ಆ ಕೋಳಿ ನೀರಿನಲ್ಲಿ ಹೋಗ್ತಾ ಇರುವಗ--

ಇದು ಒಂದು ಕಾರ್ ಸರ್ವೀಸ್ ಕೇರ್ ಆಗಿ ಕಾಣ್ತಾ ಇದೆ.

ಮೊಬೈಲ್ ನಂಬರ್ ಅನ್ನು ಹೀಗೆ ಇದು ನೋಡಲು ತುಂಬ ಚೆನ್ನಾಗಿದೆ ಮತ್ತೆ ಇದರ ಡೋರ್ ಕ್ಲೋಸ್ ಆಗಿ --

ಅ ಇಕಿ ಒಂದು ಸಲೂನಿ ನಲ್ಲಿ ಕುಳಿತಿರುವ ಹಾಗೆ ಹಿಂದ್ಗಡೆ ಕಾಣ್ತಾ ಇದೆ.

ಅಲ್ಲಿ ಒಂದು ಸಿಂಕ್ ಇದೆ ಅದರ ಮೇಲ್ಗಡೆ ಬಟಲ್ಸ್ ಗಳಿವೆ ಮತ್ತು--

ಮೇಲ್ಗಡೆ ಪ್ಯಾನು ಕೂಡ ಇದೆ ಹಾಗೆ ತಗಡಿನ ಮನೆಯಿದ್ದು--

ಒಬ್ಬ ವ್ಯಕ್ತಿ ತಲೆಗೆ ಟೋಪಿಯನ್ನು ಹಾಕಿಕೊಂಡಿದ್ದಾನೆ ರೆಡ್ ಕಲರಲ್ಲಿ ಇನ್ನು ಕೆಲವು ಜನ ಕುಳಿತುಕೊಂಡಿದ್ದಾರೆ.

ಆ ಈ ಕಾರಿಗೆ ಮುಂದ್ಗಡೆ ಒಂದು ನಂಬರ್ ಪ್ಲೇಟ್ ಇದೆ ಅದು ಬಿಳಿ ಬಣ್ಣಕ್ಕೆ ಕಾಣ್ತಾಯಿದೆ.

ಇದರ ಹಿಂದ್ಗಡೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡುತ್ತಿದ್ದರೆ ಯಾವುದೋ ಒಂದು ಫಂಕ್ಷನ್ ಫಂಕ್ಷನಿನಂತೆ ಕಾಣುತ್ತಿದೆ.

ಇದರಲ್ಲಿ ಹಲವಾರು ರೀತಿಯ ಫ್ಲವರ್ಸ್ ಬುಕ್ಕೆಗಳು ಕಾಣುತ್ತಿದೆ.

ಕಲರ್ ಕಲರ್ ಆಗಿ ಇದನ್ನು ಅಲಂಕಾರ ಮಾಡಿದ್ದಾರೆ.

ಆ ಮಗು ಚಪ್ಪಲನ್ನು ಹಾಕಿಕೊಂಡಿದೆ ಕಾಲಿಗೆ.

ಬಂ ಒಬ್ಬ ವ್ಯಕ್ತಿಯು ಅಲ್ಲಿ ಹೊರಗಡೆ ನಿಂತುಕೊಂಡೊದ್ದಾನೆ ಆತನು ಪ್ಯಾಂಟ್ ಮತ್ತು ಟೀ ಶರ್ಟ್ ಹಾಕಿರು--

ಇದು ಒಂದು ಲೈಬ್ರರಿಯೊ ಅಥವಾ ಕಾಲೇಜ್ ಕಂಪ್ಯೂಟರ್ ಲ್ಯಾಬು ಗೊತ್ತಾಗುತ್ತಿಲ್ಲ.

ಇದು ಪ್ಲಾಸ್ಟಿಕ್ ನ ಚೌಕಕಾರದಲ್ಲಿರುವಂತ ದೃಶ್ಯವು ಇಲ್ಲಿ ಕಾಣ್ತಾ ಇದೆ.

ಒಂದು ಹಳದಿ ಮತ್ತ ಹಸಿರು ಇನ್ನೊಂದ್ ನೀಲಿ ಇನ್ನೊಂದ್ ಬಿಳಿ ಇನ್ನೊಂದ್ ಕೆಂಪು ಇನ್ನೊಂದ್ ನೇರಳೆ ಕಲರ್ ಇಲ್ಲಿ ಇದೆ.

ಇದು ಒಂದು ಲೇಡಿಸ್ ಅಂಗಡಿಯ ಫೋಟೋ ಆಗಿದೆ.

ಪಕ್ಕದಲ್ಲಿ ಚಿಕ್ಕ ಮಕ್ಕಳ ಡ್ರೆಸ್ ಗಳು ಬಳಷ್ಟು ಇವೆ ಅವು ತುಂಬ ಚೆನ್ನಾಗಿವೆ.

ಇದು ಒಂದು ಹಣ್ಣಿನ ಜ್ಯೂಸ್ ಅನ್ನು ಮಾಡುವಂತ ಅಂಗಡಿ ಇದೆ.

ಇದು ಒಂದು ನದಿ ಮೇಲ್ಗಡೆ ಇರುವಂತ ಸೇತುವೆ ಈ ಸೇತುವೆಯನ್ನು ಕಬ್ಬಿಣನ್ನ ಕಟ್ಟಿದ್ದಾರೆ ಅಂತ ಕಾಣ್ತಾ ಇದೆ.